ಇಲ್ಲಿ ಎಲ್ಲರೀತಿಯ ಕಂಪಿಟೆಟಿವ್ ಎಕ್ಸಾಮ್ ನ ಬುಕ್ ದೊರೆಯುವ ರೀತಿ ಕಂಡು ಬರುತ್ತದೆ.

ಯುವಕನೊಬ್ಬನು ಚೆಂಡು ಹೂವಿನ ಮದ್ಯೆ ನಿಂತು ಫೊಟೊ ವನ್ನು ತೆಗೆಸಿ ತೆಗೆದುಕೊಳ್ಳುತ್ತಿರುವುದು ನಾವು ನೋಡಬಹುದು.

ಇದು ದೇವಾಲಯವಾಗಿದ್ದು ಇದು ದೊಡ್ಡದಾಗಿ ಗೋಪುರದ ರೀತಿ ನಿರ್ಮಾಣ ಮಾಡಲಾಗಿದೆ.

ಇದು ಒಂದು ಕಲ್ಲಿನ ನಿರ್ಮಾಣವಾದ ಬೆಟ್ಟವಾಗಿದ್ದು ಒಬ್ಬ ಯುವಕಿ ಒಬ್ಬ ಯುವತಿ ನಿಂತಿರುವುದನ್ನು ನಾವು ಗಮನಿಸಬಹುದಾಗಿದೆ. ಈ ಜೋಡಿ ನೋಡಲು ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ.

ಇದು ಒಂದು ಮನೆಯಾಗಿದ್ದು ದೊಡ್ಡ ಗೇಟ್ ಒಂದಿದೆ ಆದರೆ ಗೇಟ್ ಬೀಗ ಹಾಕಿ ಇರುವುದು ನಾವು ಇಲ್ಲಿ ಗಮನಿಸಬಹುದು ಯುವಕನೊಬ್ಬನು ಸೆಲ್ಫಿ ತೆಗೆದುಕೊಳ್ಳುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದು .